ಆಮೇಲೆ ಕಲ್ಲಂಗಡಿ ಕೆಳಗಡೆ ಆಲೂಗಡ್ಡೆ ಇದೆ ಮತ್ತು ಆಮೇಲೆ ಒಂದು ಬುಟ್ಟಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಟ್ಟು ಬೋಲ್ಟ್ ಎಲ್ಲಾ ಸಿಗತಾವೆ ಅಂತ ಹೇಳಿ ಇಲ್ಲಿ ಚೇರ್ ಗಳ ಇಟ್ಟಿದಾರ ಅದರ ನಟ್ ಗಳ ಕಾಣಬೊದ ಕೌಂಟರ್ ಬೇರೆ ಬೇರೆ ಕೌಂಟರ್ ಲಿ ಬೇರೆ ಬೇರೆ ನಟ್ ಗಳನ ಹಾಕಿದಾರ.

ಒಬ್ಬ ವ್ಯಕ್ತಿ ವೈಟ್ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮುಂದುಗಡೆ ನಿಂತ್ಕೊಂಡಿರ್ತಾನೆ.

ಆ ತಮ್ಮದೇನಾದ್ರೂ ಪ್ರಾಬ್ಲಮ್ ಇದ್ರೆ ಈ ಆಫೀಸಿಗೆ--

ಆ ವ್ಯಕ್ತಿಗಳನ್ನು ವಿಚಾರಿಸ್ತಿದಾರೆ ಏನು ಏನು ಅಂತ ಹೇಳ್ಬಿಟ್ಟು.

ಇದು ಒಂದು ಬ್ರಿಜ್ ಬ್ರಿಜ್ ಇನ್ ಕೆಳಗಡೆ ಒಂದು--

ಈ ಚಿತ್ರದಲ್ಲಿ ಆರು ಜನ ವ್ಯಕ್ತಿಗಳು ಕಟ್ಟಡದ ಮೇಲ್ಗಡೆ ಕ ಕೆಲಸ ನಡಿತಾ ಇದೆ ಮೇಲ್ಗಡೆ ಕಾಂಕರ್ ಹಾಕ್ತಾ ಇದ್ದಾರೆ.

ಅ ತರನಾಗಿ ಇದು ಒಂದು ಅ ತಗಡಿನ ಅಂಗಡಿಯಾಗಿದೆ.

ಗಣೇಶನ ಕೈಯಲ್ಲಿ ಒಂದು ಚಕ್ರ ಇದೆ ಕಿರೀಟ ಇದೆ.

ಮುಂದೆ ಒಂದು ಚಿಕ್ಕ ಫೋಟೋ ಇಟ್ಟಿದ್ದಾರೆ.

ಕೈಕಟ್ಟಗಳನ್ನು ಮಾರಾಟ ಮಾಡತಕಂತಹ ಒಂದು ಶಾಪ್ ಆಗಿದೆ ಇದು.

ಒಬ್ಬ ವ್ಯಕ್ತಿ ಅ ಅಬ್ಸರ್ವ್ ಮಾಡುತ್ತಿದ್ದಾನೆ ಏನೇನು ಇರ್ ಬೋದ್--

ಈ ಚಿತ್ರದಲ್ಲಿ ನಾವು ಗಿಡಗಳನ್ನು ಕಾಣಬಹುದು.

ಫೋನ್ ಪೇ ಸ್ಕ್ಯಾನರ್ ಮಾಡು ತಕ್ಕಂತ ಒಂದು--

ಚೇರ್ಗಳ್ ಇಟ್ಟಿದ್ದಾರೆ ಕಸ್ಟಮರ್ ಕೂತ್ಕೊಳ್ಳಕ್ಕೆ ವಿಂಡೋ ಇದೆ.

ಈ ಚಿತ್ರದಲ್ಲಿ ಆಯಿಲ್ ಐಟಮ್ಸ್ ಇದೆ.

ಆ ಕೇಸರಿ ಬಿಳಿ ಹಸಿರಿಂದ ಕೂಡಿರತಕ್ಕಂತ ಫ್ಲಾಗ್ ಹಾರಿಸಿದ್ದಾರೆ ಅದೆ ತರನಾಗಿ ಫ್ಲಾ ಫ್ಲಾಗ್ ಹಾರ್ಸಕ್ಕೆ ಒಂದು ರೌಟ್ ಮಾಡಿದ್ದಾರೆ ಆ ರೌಟ್ ಇಂದ--

ಡ್ರಾಯಿಂಗ್ ಶೀಟನ್ನು ಒಂದು ಹುಡುಗ ಕಟ್ ಮಾಡ್ತಾಯಿ--

ಒಂದು ಹುಡುಗಿ ಒಂದು ಹುಡುಗಿಗೆ ನೈಲ್ ಪಾಲಿಶ್ ಹಾಕ್ತಾ ಇದ್ದಾಳೆ.

ಈ ಚಿತ್ರದಲ್ಲಿ ಬ್ರಿಜ್ ಬ್ರಿಜ್ ಬ್ರಿಜ್ ಕೆಳಗಡೆ ಒಂದು ನದಿ ಹೋಗ್ತಾ ಇದೆ ಅರ್ದು ಹೋಗ್ತಾ ಇದೆ ಅದರನೆಗೆ ಬ್ರಿಡ್ಜ್ ಮೇಲ್ಗಡೆ ಬೈಕ್ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರು ಅಪೋಸಿಟ್ ಬರ್ತಾ ಇದ್ದಾರೆ.

ಅತರ ಲೌಡ್ ಸರದಲ್ಲಿರ್ತಕ್ಕಂತ ಒಂದು ಇದಾಕಿದಾರೆ ಅಲ್ಲಿ.

ಈ ಚಿತ್ರದಲ್ಲಿ ಸಿಮೆಂಟ್ ಮತ್ತು ಕಂಕರ್ ನಿಂದ ಮಿಕ್ಸ್ ಮಾಡಿ--

ಇನ್ನೊಬ್ಬ ವ್ಯಕ್ತಿ ಆ ಕಡೆ ಅಬ್ಸರ್ವ್ ಕೊಟ್ಟು ನೋಡ್ತಾ ಇದ್ದಾನೆ.

ಅ ಕೈಯಿಂದ ವಾರ್ಮ್ ಅಪ್ ಮಾಡ್ತಾ ಇದಾನೆ ಕುತ್ಕೊಂಡು--

ಅದೇತರ್ನಾಗಿ ಲೈನ್ ನಲ್ಲಿ ಕುರಿಗಳು ಎಲ್ಲಾ ದಿನ್ಸ್ ಗಳು ಮೆಯ್ತಾದರೆ.